ಇದನ್ನು ಮೀನುಗಳ್ಳನ್ನು ಹೆಚ್ಚ್ಚುತ್ತಿದ್ದಾರೆ. ಮೀನಗಳು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವೆ. ಮೀನಗಳಾಗಿರುವೆ. ಮೀನಗಳು ಇಲ್ ಹೆಚ್ಚಿ ಇಟ್ಟಿರ್ತಾರೆ. ಕೂಡುನಾ ಇಲ್ಲಿ ಮೀನುಗಳನ್ನು ಹೆಚ್ಚಿ ಹೆಚ್ಚಿ ಹಾಕುತ್ತಾನೆ. ಇದು ತುಂಬಾ ಕ್ಲೀನ್ ಮಾಡಿ ಹಾಕು --

ತುಂಬ ದೊಡ್ಡದಾಗಿ ಎತ್ತರವಾಗಿ ಕಾಣಿಸುತ್ತಿರುವ ತುಂಬ ಚೆನ್ನಾಗಿ ಕಾಣಿಸುತ್ತ ಇದೆ ನೋಡಲು ಸ್ಪೆಷಲ್ ಆಗಿ --

ಇದನ್ನು ನೋಡಲು ಸುತ್ತಲೂ ಗಿಡ ಗಿಡ ಮರಗಳಿಂದಾ ಕೂಡಿದ್ದಾ ಆನೆ ಮತ್ತು ಇಂದ ಕೂಡಿದೆ. ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಯಿದೆ. ನೋಡಲು ತುಂಬಾ ಚೆನ್ನಾಗಿದೆ. ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಯಿದೆ. ಗಿಡ ಮರಗಳಿಂದ ಕೂಡಿದ ಆನೆ --